ಮಣ್ಣ್ ಗದ್ದೆ ಪಕ್ಷ ಅನ್ನೋಕೆ ನಾನು ಸ್ವತಃ ಭೇಟಿ ಕೊಟ್ಟಿದ್ದೇನೆ ಮಣ್ಣ್ ಗದ್ದೆ ಪಕ್ಷ ಅಂದ್ರೆ ಎಷ್ಟು ಪಕ್ಷಗಳು--

ವಲಸೆ ಬಂದು ಅಲ್ ನೆಲೆಸೋದು ಅಲ್ಲಿನ ಕು ಜನ ಅಂದ್ರೆ ಕೂಗು --

ಈ ಚಿತ್ರ ನೋಡಿದ್ರೆ ಇದು ಒಂದು ಸರ್ಕಾರಿ ಕಚೇರಿಯ ಮುಂಭಾಗ ಅಂತ ಅನ್ಸುತ್ತೆ.

ಆಶಾ ಕಾರ್ಯಕರ್ತರ ಒಂದು ಸಮೂಹದ ದ್ರಶ್ಯ ಅಂತ ಅನ್ಸುತ್ತೆ ಏಕೆಂದರೆ ಇಷ್ಟು ಜನ --

ಸೊ ಇಲ್ಲಿ ಬಾರ್ ಇದೆ ಇದ್ರ ಬಗ್ಗೆ ತುಂಬ ಹೆಚ್ಚಾಗಿ ಮಾತಾಡೋಕೆ ಖಂಡಿತ ಸಾಧ್ಯ ಇಲ್ಲ --

ನಾವು ಕೂಡ ಅಲ್ಲಿ ಕ್ರಿಕೆಟ್ ಆಡ್ತೀವಿ ಆದ್ರೆ ನಾವು ಕ್ರಿಕೆಟ್ ಆಡೋಕೆ ಹೋಗಲ್ಲ.

ಹಾಂಗಾಗಿ ನನಿಗೆ ನೆನಪಿದೆ ಮೋಸ್ಟ್ಲಿ ಇದು ಅಲ್ಲಿಯ ದ್ರಶ್ಯ ಅನ್ಸುತ್ತೆ.

ಯಾಕೋ ಗೊತ್ತಿಲ್ಲ ಏನೋ ರಜೆ ಕೊಟ್ಟಿದ್ದಾರೆ ಅಥವಾ ಏನೋ ಖಾಲಿ ಇದ್ದಾಗ ತೆಗ್ದಿರೋ ದ್ರಶ್ಯನೋ --

ಒಬ್ಬ ಓನರ್ ಇಲ್ಲ ಒಬ್ಬ ವೈಟರ್ ಇಲ್ಲ ಏನಿಲ್ಲ.

ಆಹ್ಹ್ ಅದಕ್ಕೋಸ್ಕರ ಇದು ಅಂಬೇಡ್ಕರ್ ಭವನ ನಮಿಗೆ ತುಂಬ ವಿಶೇಷ ನಮ್ ಜೀವನದಲ್ಲಿ ಚೆನ್ನಾಗಿದೆ.

ಇದು ಬಹುಷ ಗಾಂಧಿ ಬಜಾರ್ ದ್ರಶ್ಯ ಏಕೆಂದ್ರೆ ಈ ರೀತಿ ಇಕ್ಕಟಿನ ಪರಿಸ್ಥಿತಿ ಇರೋದು ನಮ್ಮ ಗಾಂಧಿ ಬಜಾರ್ನಲ್ಲಿ ಮಾತ್ರ --

ಆಹ್ಹ್ ಟೈಮ್ ಟು ಜಿಮ್ ಬರೆದಿದ್ದಾರೆ ಆದ್ರೆ ಜಿಮ್ ಅಲ್ಲಿ ಬ್ಲರ ಕಾಣ್ತಾಯಿದೆ ಒಬ್ಬ ಟ್ರೈನರ್ ಇರ್ಬಹುದು ಒಬ್ಬ ಈಗ್ ತಾನೇ ಸೇರ್ಕೊಂಡಿರೋ ಹುಡ್ಗ ಇರ್ಬಹುದು.

ಮತ್ತೆ ಅಲ್ ಬಳ್ಸಿರೋ ಒಂದು ಮೆಟೀರಿಯಲ್ ನೋಡಿದ್ರೆ ಕೂಡ ಇದ್ ಹೇಳ್ಬಹುದು ಒಂದ್ ಹಳೆ ಕಾಲದ ಕಟ್ಟಡ --

ಇದು ಎಲ್ಲಿನೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಶಿವಮೊಗ್ಗ ಜಿಲ್ಲೆ ಅನ್ನೋದ್ ಗ್ಯಾರೆಂಟಿ ಅಂದ್ರೆ ಗ್ಯಾರೆಂಟಿ --

ಒಬ್ರ್ ಯಾರೋ ಖರೀದಿ ಮಾಡೋಕ್ ಹೋಗ್ತಾ ಇದ್ದಾರೆ ಒಂದ್ ಇಬ್ರು ಯಾರೋ ಹುಡುಗರು ನಿಂತ್ಕೊಂಡಿದ್ದಾರೆ.

ಒಂದ್ ರೀತಿ ವಿಚಿತ್ರವಾದ ಸಂವೇದನೆ ನವಿಲು ಅಂದ್ರೆ.

ತುಂಬ ಚೆನ್ನಾಗಿದೆ ಅದ್ರಲ್ಲಿ ನೋಡಿದ್ರೆ ಆಧುನಿಕತೆಯ ಒಂದು ಫ್ಯಾನ್ ಅನ್ನು ಅಳವಡಿಸಿದ್ದಾರೆ.

ಆಹ್ಹ್ ಆದ್ರೆ ಒಂದು ಚಿತ್ರ ಮೈಸಾಸುರ ಮರ್ದಿನಿಯನ್ನ ತೋರ್ಸಿದ್ದಾರೆ.

ದುರ್ಗಾಷ್ಟಮಿ ದಿನ ನಡಿಯೋ ಪ್ರೋಗ್ರಾಮ್ ಅಲ್ಲಿ ಗಟಿಸಿರಬಹುದು ಅಂತ ನಾನು --

ಮೀನು ಅಂದ್ರೆ ನನಗೆ ತುಂಬಾ ಇಷ್ಟ ನಮ್ಮಮ್ಮ --

ಅಹ್ ನಮ್ ಅಮ್ಮ ಮೀನು ಅವ್ರ್ ಊರಲ್ಲಿ ಕೆರೇಲಿ ಮೀನ್ ಹಿಡಿದಾಗ --

ಇಲ್ ನಮ್ ಮನೆಗೆ ನಮ್ ಅಪ್ಪ ಕೆರೆ ಹರಾಜಿಗೆ ಇಟ್ಕೊಂಡಿದಾರೆ-

ಒಂದಲ್ಲ ಒಂದು ಕಾಲದಲ್ಲಿ ಯಾಕಂದ್ರೆ ನಾನು ನೋಡಿದೀನಿ ನಾನು ಸಣ್ಣವನು ಇದ್ದಾಗ.

ಯಾ ಕೆಂಪ್ ಬೈಕ್ ತಗೊಂಡ್ರಲ್ಲಿ ಹಿಂದೆ ಒಬ್ಬ --

ಆ ಕಡೆ ಒಬ್ಬ ರೆಡ್ ಟಿ ಶರ್ಟ್ ಹಾಕೊಂಡವನು ಅವ್ನು ಫ್ಯಾಕಲ್ಟಿ ಅಂತ ಅನ್ಸುತ್ತೆ ಮೋಸ್ಟ್ಲಿ .

ಆ ಕಡೆ ಒಂದು ಶಾಪ್ ಕಾಣ್ತಾ ಇದೆ ಕಾಣ್ತಾ ಇದ್ದವೇ.

ಅಲ್ಲಿ ಮುಂದುಗಡೆ ತುಂಬಾ ಕುರ್ಕುರೆ ಗಳು ಇದ್ದವೇ-

ಮೊಮೆಂಟೊ ಅಂತ ತಕ್ಕಾಗಿರಬಹುದು ಇಲ್ಲಿ ಕಾಣ್ತಾ ಇದೆ.

ಅಲ್ ಕಂಡು ಬರ್ತಿರುವ ತೇರಿನ ದೃಶ್ಯ ಒಂದು ಕಂಡು ಬರ್ತಾ ಇದೆ.

ಆ ನಮ್ಮಲ್ಲಿ ರತೋತ್ಸವ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ತೇರುಗಳನ್ನ ತೇರು ಮಂಟಪದಲ್ಲಿ ಇಡುವಂಥದ್ದವು --

ಆದ್ರೂ ಅನುಭವದ ಆದರದ ಮೇಲೆ ಇಡ್ತಾ ಇದ್ದೀನಿ ಶಿವಮೊಗ್ಗದಲ್ಲಿ ಯಾವ ಶ್ ಬ್ ಬೌಶ ಶಿವಪ್ಪ ನಾಯ್ಕ ಮಾರ್ಕೆಟ್ಟ --